ಬುದ್ಧನ ನಮ್ ಭಾಗ ದಲ್ಲಿ ಇಲ್ಲ ಇವಾಗ ಬರೋಲ್ಲ ಉತ್ತರ ಭಾರತದಲ್ಲಿ ಜಾಸ್ತಿ ಬುದ್ಧನ ಅನುಯಾಯಿ ಗಳಿದ್ದರೆ .

''ಮನೆ ಮುಂದೆ ಗಿಡ ಹಾಕಿದರೆ ತುಳುಸಿ ಕಟ್ಟೆ ಆಗಲಿ ಮತ್ತೆ ಪೂಜೆ ಭಾವನೆಯಿಂದ ಮತ್ತೆ ಔಷದಿ ಗುಣಗಳನ್ನು ಯೂಸ್ ಮಾಡ್ಕೊಂತಾರೆ ಚೆನ್ನಾಗ್''''ಇರುತ್ತೆ .''